ಮತ್ತು ಇಲ್ಲಿ ಮನುಷ್ಯರು ಸಹ ಇದ್ದಾರೆ ಬಸ್ ಸಹ ಕಾಣಿಸ್ತಾ ಇದೆ ಗಿಡಮರಗಳನ್ನು ಸಹ ಇಲ್ಲಿ ಕಾಣಿಸ್ತಾ ಇವೆ.

ಮತ್ತು ಬಹಳಷ್ಟು ಕಿಟಕಿಯನ್ನು ಕಾಣಿಸ್ತಾಇವೆ ಮತ್ತು ರೂಮ್ ಸಹ ಕಾಣಿಸ್ತಾಇವೆ.

ಮತ್ತು ಇಲ್ಲಿ ನೀರಿನ ಬಾಟಲ್ ಸಹ ಕಾಣುಸ್ತಾ ಇವೆ.

ಇಲ್ಲಿ ಬಹಳಷ್ಟು ಪಾನಿ ಪುರಿಯನ್ನು ಕಾಣಸ್ತಾ ಇವೆ.

ಇಲ್ಲಿ ಡೋರ್ ಕಾಣಿಸ್ತಾ ಇದೆ ಮತ್ತು ಒಂದು ಕಿಟಿಕಿಯನ್ನು ಕಾಣಿಸ್ತಾ ಇದೆ.

ಈ ಶಾಪಿನಲ್ಲಿ ಬಹಳಷ್ಟು ಸಾಮಾನ್ ಸಹ ಕಾಣಿಸ್ತಾ ಇದೆ.

ಸ್ಯಾನಿಟೈಸರ್ ಬಾಟಲ್ ಸಹಾ ಕಾಣುಸ್ತಾಯಿದೆ ಒಂದು ನೋಟ್ ಬುಕ್ ಸಹಾ ಇಲ್ಲಿ ನಮಗೆ ಕಾಣುಸ್ತಾಯಿದೆ ಟೇಬಲ್ ಸಹಾ ಕಾಣುಸ್ತಾಯಿದೆ.

ಮತ್ತು ಇಲ್ಲಿ ಚೇರ್ ಸಹ ಕಾಣಸ್ತಾ ಇದೆ ಸಿ_ಸಿ ಕ್ಯಾಮೆರಾ ಫ್ಯಾನ್ಸ್ ಎಲ್ ಎಲ್ಲಾ ಇಲ್ಲಿ ಕಾಣಸ್ತಾ ಇದೆ.

ಬಾಕ್ಸ್ ಕಾಣಸ್ತಾ ಇದೆ ಒಂದು ಬೋರ್ಡ್ ಸಹ ಕಾಣಸ್ತಾ ಇದೆ.

ಬಹಳಷ್ಟು ಗಿಡ ಮರಗಳನ್ನು ಕಾಣಿಸ್ತಾ ಇವೆ.

ಸೋಲಾರ್ ಲೈಟ್ ಸಹ ನಮಗೆ ಇಲ್ಲಿ ಕಾಣಿಸ್ತಾ ಇದೆ.

ಮತ್ತು ಎರಡು ಲೈಟ್ಸ್ ಮೂ ಎರಡರಿಂದ ಮೂರು ನಾಲ್ಕು ಲೈಟ್ --

ಮತ್ತು ಅವನು ಕಿವಿಯಲ್ಲಿ ಬ್ಲೂಟೂತ್ ಹಾಕೊಂಡಿದಾನೆ.

ಮತ್ತು ಇಲ್ಲಿ ತರತರಹದ ಗಿಡಗಳನ್ನು ಕಾಣುಸ್ತಾ ಇವೆ.

ದೊಡ್ಡ ದೊಡ್ಡ ಗಿಡಗಳ್ ಮರಗಳನ್ನು ಕಾಣಿಸ್ತಿ--

ಇಲ್ಲಿ ನಮಗೆ ಒಂದು ಬ್ಯಾಟರಿ ತರ ಕಾಣುಸ್ತಾ ಇದೆ.

ಬೈಕ್ ಸಹ ಕಾಣುಸ್ತಾ ಇದೆ ಕಾರ್ ಸಹ ಕಾಣುಸ್ತಾ--

ಇಲ್ಲಿ ನಮಗೆ ಬಹಳ ದೊಡ್ಡದ ಗುಡ ಬೆಟ್ಟಗಳನ್ನು ಕಾಣಸ್ತಾ--

ಇಲ್ಲಿ ಒಂದು ಇಲ್ಲಿ ಬಹಳಷ್ಟು ಲೈಟ್ ಕಾಣಿಸ್ತಾ ಇದೆ ಮತ್ತು ಫ್ಯಾನ್ ಸಹ ಕಾಣಿಸ್ತಾ ಇದೆ.

ಮತ್ತು ಇಲ್ಲಿ ಟೇಬಲ್ ಸಹ ಕಾಣಿಸ್ತಾ ಇವೆ.

ಮತ್ತು ಇಲ್ಲಿ ಒಂದು ತರಹದ ಮಷೀನ್ ಸಹ ಕಾಣಿಸ್ತಾ ಇದೆ ಬೆಡ್ ಸಹ ಕಾಣಿಸ್ತಾ ಇದೆ.

ಹೊರಗಡೆ ಲೈಟ್ ಹೂವ ಕಾಣಿಸ್ತಾ ಇವೆ ನಮಗೆ.

ಮತ್ತು ಇಲ್ಲಿ ದೊಡ್ಡದಾದ ಒಂದು ಕಲ್ಲು ಸಹ ಕಾಣಿಸ್ತಾ ಇದೆ.

ಮತ್ತು ನೀರಿನ ಪೈಪ್ ಸಹ ಕಾಣಿಸ್ತಾ ಇದೆ.

ಇಲ್ಲಿ ಒಂದು ನಮಗೆ ಟಿ_ವಿ ಶಾಪ್ ಕಾಣಸ್ತಾಯಿದೆ.

ಮತ್ತು ಕಂಪುಟರ್ ಸಹ ಕಾಣಸ್ತಾ ಇದೆ ಇಲ್ಲಿ ನಮಗೆ ಲೈಟ್ ಸಹ ಕಾಣಸ್ತಾ ಇದೆ ಇಲ್ಲಿ ನಮಗೆ.

ಇಲ್ಲಿ ಒಂದು ಕೋಟೆ ಕಾಣಿಸ್ತಾ ಇದೆ.

ಇಲ್ಲಿ ಒಂದು ಬಟ್ಟೆಯ ಅಂಗಡಿ ಕಾಣಿಸ್ತಾ ಇದೆ.

ಅದರಿಂದ ಮೂರು ಮು ದೇವರದ ಫೋಟೋ ಕಾಣಿಸ್ತಾ ಇವೆ ಹೂವ ಸಹ ಕಾಣಿಸ್ತಾ ಇವೆ.